ಇದು ಟ್ರ್ಯಾಕ್ಟರ್ ಇದು ಹೊಲವನ್ನು ಉಳುಮೆ ಮಾಡಲು ನನಗೆ ಈ ಟ್ರ್ಯಾಕ್ಟರ್ ಸಹಾಯ ಮಾಡುತ್ತದೆ ಈ ಟ್ರ್ಯಾಕ್ಟರ್ ಗೆ ಮೂರು ಗಾಲಿಗಳಿದವೆ--

ಇಲ್ಲಿ ಕಾಲ ವಿಭಾಗ ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗವನ್ನು ನಾವು ಇಲ್ಲಿ ಅದ್ಯಾಯನ ಮಾಡಬಹುದು ಈ ಕಾಲೆಜಲ್ಲಿ ವಿದ್ಯಾರ್ಥಿಗಳು ಉತ್ತಮ ಎಜುಕೆಶನ್‌ --

ಇದು ಉದ್ಯಾನವನ ನೋಡಲು ತುಂಬಾ ಸಂದರವಾಗಿದೆ ಇಲ್ಲಿ ಅನೇಕ ವಿಧ ವಿಧವಾದ ಗಿಡ ಮರಗಳು ಸಸ್ಯ ಪ್ರಾಣಿ ಪಕ್ಷಿಗಳು ಇರುತ್ತವೆ ಇಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಈ ಉದ್ಯಾನವನ ತುಂಬ ಸುಂದರ --